ಇಲ್ಲಿ ಒಂದು ಅದ್ಭುತವಾದಂತಹ ಬಿಲ್ಡಿಂಗ್ ಇದೆ ಮತ್ತು ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಹೊಂದಿದೆ ಪಕ್ಕದ್ದಲ್ಲಿ ಜನರೇಟರ್ ಇದೆ ಪಕ್ಕದ್ದಲ್ಲಿ ಮಂಚದ ಹಾಗೆ ಇರುವಂತಹ ಸಾಮಗ್ರಿಗಳಿವೆ ಮತ್ತು --

ಮತ್ತು ಬ್ರಹದಾಕಾರದ ರಸ್ತೆ ಇದೆ ರಸ್ತೆಯ ಪಕ್ಕದಲ್ಲಿ ಕಲ್ಲುಗಳಿವೆ ಮತ್ತು ಬೋರ್ಡ್ ಇದೆ.

ಇದು ಮಾಡ್ರನ್ ಆದಂತಹ ಸ್ಟೇಷನರಿ ಶಾಪ್ ಆಗಿದೆ ಈ ಶೋಪಿನಲ್ಲಿ ಎಲ್ಲಾ ಬಗೆಯ ಎಲ್ಲಾ ವಿನ್ಯಾಸದ ವಸ್ತುಗಳು ಸಿಗುತ್ತವೆ ಇಲ್ಲಿ ಫುಡ್ ಮತ್ತು --

ಈ ದೃಶ್ಯದಲ್ಲಿ ಸುಂದರವಾದದಂತಹ ಗೋವಿನ ಜೋಳದ ತೆನೆಗಳು ಕಣ್ಣುತ ಇವೆ ಗೋವಿನ ಜೋಳದ ತೆನೆಗಳಿಗೆ ಉದ್ದವಾದ ತಪ್ಪರುಗಳಿವೆ.

ಮೇಲೆ ಮೋಡಕವಿದ ವಾತಾವರಣ ಇದೆ ಮೋಡದ ಛಾಯೆ ನೀರಿನಲ್ಲಿ ಆವರಿಸಿದೆ ಸುತ್ತಲೂ ಹಚ್ಚ ಹಸಿರಾದಂತಹ ವ್ಯವಸ್ಥೆ ಇದೆ.

ಮತ್ತೆ ಪಕ್ಕದಲ್ಲಿ ವೈರ್ ಇದೆ ಮತ್ತು ಜನರೇಟ್ ಗಳನ್ನೂ ಕೂಡಿಸಲಾಗಿದೆ ಮತ್ತು ಆಕಾಶ ಕಾಣುತ್ತಿದೆ.

ಇದರಲ್ಲಿ ಈರುಳ್ಳಿ ಮೆಣೆಸಿನಕಾಯಿಗಳನ್ನು ಹಾಕಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಎಣ್ಣೆಯಲ್ಲಿ ಬೇಯಿಸಿದಂತಹ ಪದಾರ್ಥ್ ಇದಾಗಿದೆ.

ಒಂದು ಬಸ್ ಸ್ಟ್ಯಾಂಡ್ ಆಗಿದೆ ಇಲ್ಲಿ ಅನೇಕ ಆಸನಗಳಿವೆ ಊರಿಗೆ ಹೋರಾಡಲು ಬಸ್ಸಿಗಾಗಿ ಕಾಯುತ್ತಿರುವ ಜನರು ಇಲ್ಲಿ ಕುಳಿತಿದ್ದಾರೆ ಅನೇಕ ಕಡೆ ಅನೇಕ ಪ್ರ ಪಯಣ ಬೆಳೆಸುವ ಜನರು ಇಲ್ಲಿ ನಾವು ಕಾಣಬಹುದಾಗಿದೆ.

ಒಂದು ಸ್ಟೋರ್ಸ್ ಹಾಗೆ ಕಾಣಿಸ್ತಾ ಇದೆ ಈ ಸ್ಟೋರ್ಸ್ನಲ್ಲಿ ಅನೇಕ ಬಗೆಯ ಅಗರಬತ್ತಿಗಳ ಊದುಬತ್ತಿಗಳು ಕಾಣಿಸ್ತಾಇವೆ. ಪಕ್ಕದಲ್ಲಿ ಮ್ಯಾಗಿ ಕಾಣುಸ್ತಾ ಇದೆ.

ಇದು ಒಂದು ಅದ್ಭುತವಾದನಂತಹ ಕಾರ್ಯಕ್ರಮಗಾಗಿ ಮಾರ್ಪಡಿಸಲಾದನಂತಹ ಒಂದು ಪೆಂಡಾಲ್ ವ್ಯವಸ್ಥೆವಾಗಿದೆ ಇಲ್ಲಿ ರೋಮಾಂಚನಕಾರಿಯಾದಂತಹ ಹೂ ಗುಚ್ಚಗಳಿವೆ.

ಮತ್ತು ಪೆಂಡಾಲ್ ಅರಿವೆಗಳಿವೆ . ಮತ್ತು ಪಕ್ಕಾದಲ್ಲಿ ಅನೇಕ್ ಅನೇಕ್ ಸಾಮಗ್ರಿಗಲ್ಲಿವೆ .

ಒಂದು ತಳಿಯು ತೋರಣಗಳು ಮತ್ತೆ ಪುಷ್ಪಗಳ ಮಾರುಕಟ್ಟೆ ಆಗಿದ್ದು ಇಲ್ಲಿ ದೇವರಿಗೆ ಸಮರ್ಪಿಸುವ ಹೂಗಳು ಸಿಗುತ್ತವೆ. ಮತ್ತೆ ಇಲ್ಲಿ ಅನೇಕ ಬಗೆಯ ಕಾರ್ಯಕ್ರಮಗಳಿಗೆ ಹೂಗಳುನ್ನು ವೊದಗಿಸಲಾಗುತ್ತದ.

ಇದರ ಸುತ್ತಲೂ ಬಿಳಿಯಾದಂತಾ ಕ್ರೀಮ್ಗಳಿವೆ ಮತ್ತು ಕೆಂಪುದಾದಂತಹ ದಿಲ್ಗಳನ್ನು ಮಾಡಲಾಗಿದೆ.

ಈ ಕಸರತ್ತಿನಲ್ಲಿ ಅತ್ಯುನ್ನತ ವಾದ್ ಯಂತ್ರವನ್ನು ಬಳಸುತ್ತಾರೆ ಇದನ್ನು ಲೆಗ್ ಪುಶ್ ಎಂದು ಕರೆಯುವರು .

ಇದು ಒಂದು ಫೇಸ್ ಕ್ರಿಯೇಟರ್ಸ್ ಡಾನ್ಸ್ ಅಕಾಡೆಮಿ ಆಗಿದ್ದು ಇಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸ್ತಾ ಇದ್ದಾರೆ ಅನೇಕ ಶೈಲಿಯಲ್ಲಿ ನೃತ್ಯವನ್ನು ಈ ವಿದ್ಯಾರ್ಥಿಗಳು ಮಾಡುತ್ತಿದ್ದಾರೆ ಈ ವಿದ್ಯಾರ್ಥಿಗಳು ನೀಲಿ ಆಕಾರದ ಟಿ ಶರ್ಟನ್ನು ಹಾಕಿಕೊಂಡಿದ್ದಾರೆ.

ಒಂದು ಡೈರಿ ಪಾರ್ಲರ್ ಆಗಿದ್ದು ಇದರ ಹೆಸರು ವಿಶಾಖ ಇಲ್ಲಿ ಹಾಲಿನ ಉತ್ಪನ್ನಗಳಿಂದ ಮಾಡಲ್ಪಟ್ಟ ವಸ್ತುಗಳು ಸಿಗುತ್ತವೆ ಇಲ್ಲಿ ಕವಾ ಮತ್ತು ಕುಂದಾ ಅನೇಕ ರೀತಿಯ ಪೇಡೆಗಳು ಸಿಗುತ್ತವೆ.